ಮತ್ತೆ ಮನಿಸ್ಸಿಗೆ ಕೂಡ ತುಂಬ ಖುಷಿಯನ್ನ ನೀಡುತ್ತದ್ದೆ ಆ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತದ್ದೆ ಹಸಿರಿನ ಮಧ್ಯದಲ್ಲಿ ನೀರಿನ ಚಿಲುಮೆ ಜನರನ್ನ ಹೆಚ್ಚು ಆಕರ್ಷಿಸುತದ್ದೆ.

ಆ ತುಂಬಾನೇ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಲ್ಲಿ ಸೆಲೆಕ್ಟ್ ಆಗ್ತಾರೆ.